ಹಾಗೆ ಅದರ ಹಿಂದುಗಡೆಯಲ್ಲಿ ಸ್ಟೇಷನರಿ ಐಟಮ್ ಪೆನ್ನು ಪೆನ್ಸಿಲ್ಲು ಮಕ್ಕಳಿಗೆ ಓದಲು ಬೇಕಾಗುವಂತಹ ವಸ್ತುಗಳನ್ನು ನೋಡುತ್ತಿದ್ದೇವೆ.

ಹಾಗೆ ಆಕಾಶವು ಅತ್ಯಂತ ಸುಂದರವಾಗಿ ಕಾಣುತ್ತಿದೆ ಮೋಡಗಳು ಅಲ್ಲಲ್ಲಿ ರಂಗೋಲಿ ಬಿಡಿಸಿದ ರೀತಿಯಲ್ಲಿ ಕಾಣಿಸುತ್ತಿದೆ.

ಹಾಗೆಯೇ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ನುವ --

ಈ ಚಿತ್ರದಲ್ಲಿ ನಾವು ಹಿರಿದಾದ ರಸ್ತೆಯನ್ನು ನೋಡುತ್ತಿದ್ದೇವೆ ರಸ್ತೆ ಎರಡು ಬದಿಯಲ್ಲೂ ಕಟ್ಟಡಗಳು ಬಹು ಅಂತಸ್ತಿನ ಕಟ್ಟಡ ನಮಗೆ ಕಾಣತ್ತಿದೆ.

ಇದೊಂದು ನಾವು ಮದುವೆಯ ಮಂಟಪವನ್ನು ನೋಡುತ್ತಿದ್ದೇವೆ ಇದು ಹೊರಾಂಗಣದ ಹೊರಾಂಗಣದ ಮದುವೆ ವೇದಿಕೆಯಲ್ಲಿ ಸಿದ್ಧಪಡಿಸಿರುವ ದೃಶ್ಯವನ್ನು ನೋಡುತ್ತಿದ್ದೇವೆ ಹಾಗೂ ಕುಳಿತುಕೊಳ್ಳುವ ಆಸನ ಒಂದು ಸುಂದರವಾಗಿ ಜೋಡಿಸಿರುವ ದೃಶ್ಯವನ್ನು ಕಾಣುತ್ತಿದ್ದೇವೆ.

ನಾವು ಈ ಚಿತ್ರದಲ್ಲಿ ಒಂದು ಮದುವೆ ಕಲ್ಯಾಣ ಮಂಟಪದಲ್ಲಿ ಒಂದು ಹುಡುಗ ಮದುಮಗಳು ಮದುಮಗ ಫೋಟೋಕ್ಕೆ ಪೋಸ್ ಕೊಡುತ್ತಿರುವ ದೃಶ್ಯವನ್ನು ನಾವು ಕಾಣಬಹುದಾಗಿದೆ.

ಇಲ್ಲಿ ಕಾರು ರಿಪೇರಿ ಮಾಡಲು ಏನೆಲ್ಲಾ ವಸ್ತುಗಳೂ ಬೇಕು ಅದೆಲ್ಲಾ ಅಲ್ಲಿ ಬಿದ್ದಿರುವ ದೃಶ್ಯವನ್ನು ನಾವು ಕಾಣುತ್ತಿದ್ದೇವೆ.

ಚಿತ್ರದಲ್ಲಿ ಒಂದು ಅರ್ಧಕ್ಕೆ ಆಗಿರುವಂತಹ ಒಂದು ಕಟ್ಟಡವನ್ನು ಕಾಣುತ್ತಿದ್ದೇವೆ ಹಾಗೆ ಇಲ್ಲಿ ಒಂದು ಕಡೆ ಮರಳು ಒಂದು ಕಡೆ ಜಲ್ಲಿ ಕಲ್ಲನ್ನು ರಾಶಿ ಹಾಕಿರುವ ದೃಶ್ಯವನ್ನು ನೋಡಬಹುದು ಹಾಗೆ ಕಾರ್ಮಿಕರು --

ನಾವು ಈ ಚಿತ್ರದಲ್ಲಿ ದೊಡ್ಡ ಹಾಲ್ ಅನ್ನು ನೋಡ್ತಿದ್ದೇವೆ ಹಾಲ್ ಅಲ್ಲಿ ದೇವರ ಮಂಟಪವನ್ನು ಇಟ್ಟಿದ್ದಾರೆ ಆ ಮಂಟಪದ ಎದುರು ಕಡೆ ದಂಪತಿಗಳೂ ಮುಖ ಮುಖಿಯಾಗಿ ಕುಳಿತುಕೊಂಡಿರುವ ದೃಶ್ಯ ನಾವು ನೋಡಬಹುದಾಗಿದೆ.